ನೋಡಲು ಇಲ್ಲಿ ನಿರ್ಮಿಸಲಾಗಿದೆ. ಅದ್ಭುತವಾದ ಚಿತ್ರ ವಾಗಿದೆ.

ಪೈಪ್ ನಲ್ಲಿ ನೀರನ್ನು ಸಹ ಕಟ್ಟಿದ್ದಾರೆ ಇಲ್ಲೊಂದು ಟ್ಯಾಂಕ್ ಅನ್ನು ಸಹ ಇಟ್ಟಿದ್ದಾರೆ. ನೋಡಲು ಅದ್ಭುತವಾದ--

ನೋಡಲು ಇದೊಂದು ಅದ್ಭುತವಾದ ಚಿತ್ರ ನೋಡಲು ದೊಡ್ಡದಾದ ಬಂಡೆ ಇದಾಗಿದೆ.

ಹಲವಾರು ಕಬ್ಬಿಣದ ಸರಳುಗಳಿಂದ ನೋಡಲು ತುಂಬಾ ಚೆನ್ನಾಗಿದೆ ಮತ್ತು ಸ್ವಚ್ಛತೆಯಿಂದ ಕಾಣಿಸುತ್ತಿದೆ.

ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ಒಂದು ಬಟ್ಟೆಯ ಅಂಗಡಿ ಇಲ್ಲಿ ಚಿಕ್ಕ ಮಕ್ಕಳಿಗೆ ಬೇಕಾಗಿರುವ ಉಡುಪುಗಳನ್ನು ಹಾಕಿದ್ದಾರೆ.

ಎಲ್ಲಾ ದೊರೆಯುತ್ತದೆ ನೋಡಲು ಅಲ್ಲಿ ಹಲವಾರು ಜನರು ನಿಂತಿದ್ದಾರೆ ತುಂಬಾ ಚೆನ್ನಾಗಿದೆ.